ಬೇಸಿಗೆಗಾಲ ಆ ಮೂರ್ ಕ~ ಮೂರ್ ಕಾಲಗಳ್ ಬರತ್ತೆ ಒಂದು ಚಳಿಗಾಲ ಒಂದು ಮಳೆಗಾಲ ಒಂದು ಬೇಸಿಗೆಗಾಲ. ಬೇಸಿಗೆಗಾಲದಲ್ಲಿ ಬೇಸ್ಗೆಗಾಲ ಬಂದು March, April, May, June, June ಅರ್ಧದ್ವರ್ಗೂನು ಬೇಸಿಗೆಗಾಲ ಇರತ್ತೆ ಬೇಸಿಗೆಗಾಲ ಎಷ್ಟು. ಚೆನ್ನಾಗಿ ಇರತ್ತೋ ಅಷ್ಟೇ ಕಷ್ಟನೂ ಇರತ್ತೆ. ಬೇಸಿಗೆಗಾಲದಲ್ಲಿ ನಮ್ಮ ಕಡೆ ಅಂದ್ರೆ ಹಳ್ಳಿ ಕಡೆ ಎಲ್ಲ ನಾಟಿ ಮಾಡ್ತಾರೆ March, March time ಅಲ್ಲಿ ನಾಟಿ ಮಾಡ್ತರೆ ನಾಟಿ ಮಾಡಿ August time ಅಲ್ಲಿ ಬ~ ಭತ್ತನ ಕಟಾವ್ ಮಾಡ್ತರೆ.

ಕಟಾವ್ ಮಾಡಿ next ಉ ಅದ್ನ next ಉ mill ಗೆಲ್ಲ ಆಕಿ ಇದ್ಮಾಡ್ತಾರೆ. ಹ್ಮ್ ಅಂದ್ರೆ ಬೇಸ್ಗೆ time ಅಲ್ಲಿ ಮಕ್ಳಿಗೆಲ್ಲಾ ರಜಾ ಕೊಟ್ಟಿರ್ತಾರೆ. ರಜಾ April ಮತ್ತೆ May ತಿಂಗಳಲ್ಲಿ ಮ~ March ಅಲ್ exam ಮುಗ್ಸಿ March ಅಲ್ exam ಮುಗ್ಸಿ April ಮತ್ತೆ.

May ಗೆ ರಜಾ ಕೊಡ್ತರೆ ರಜಾ ಕೊಟ್ಟು ಮಕ್ಳೆಲ್ಲಾ ಮ~ ಕಾಲುವೆ ಹತ್ರ ಎಲ್ಲಾ ಕಡೆ ನೀರಲ್ಲಿ ಮುಳ್ಗಿ ಆಟಾಡ್ತರೆ ಎಲ್ಲಾ ಚೆನ್ನಾಗಿ ಇರತ್ತೆ. ಮತ್ತೆ ಬೇಸಿಗೆಗಾಲದಲ್ಲಿ ತಂಪು ಪಾನೀಯಗಳ ಅವಶ್ಯಕತೆ ಜಾಸ್ತಿ ಇರುತ್ತೆ ಉಷ್ಣಾಂಶ ಜಾಸ್ತಿ. ಆಗೋದ್ರಿಂದ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ನೀರಿನ ಅವಶ್ಯಕತೆ ಬಂದಿ ಉಷ್ಣಾಂಶಕ್ಕೆ correct ಆಗಿ ಇರೋದಂದ್ರೆ ಆ ಇದು ಎಳ್ನೀರ್ ಕುಡಿತಾsರೆ ಮತ್ತೇ ತಂಪು ಪಾನೀಯಗಳು ಕುಡಿತಾರೆ ಆಮೇಲೆ juices ಉ ಆ. Juices ಕುಡಿತಾರೆ ಆಮೇಲೆ ಹಣ್ಣಿನ ರಸ ಮಾಡ್ ಕುಡಿತಾರೆ, ಕಲ್ಲಂಗಡಿ ಜಾಸ್ತಿ ಇರುತ್ತೆ, ಮತ್ತೇ ಸೌತೆಕಾಯಿ ಇರುತ್ತೆ. ಆಮೇಲೆ ಖರಬೂಜದ್ ಹಣ್ಣು ಆಮೇಲೆ ಆ ಹ್ಮ್ ಮಾವಿನಕಾಯ್ ಮಾವಿನ್ಕಾಯ್ ತುಂಬಾ ಚೆನ್ನಾಗಿರುತ್ತೆ. ಬೇಸ್ಗೆಗಾಲದಲ್ಲಿ ಬೇಸ್ಗೆಗಾಲದಲ್ಲಿ ಮ~ ನಮ್ಮ ಹಳ್ಳಿ ಕಡೆ ಎಲ್ಲಾ ಓಗ್ಬುಟ್ಟು ಹೊಲದಲ್ಲಿ ಮಾವಿನ್ ಮರ ಇರುತ್ತೆ ಆ ಮಾವಿನ್ ಮರಕ್ಕ್ ಕಲ್ಲ್ ಹೊಡದ್ಬಿಟ್ಟು ಕಿತ್ಕೊಂಡ್ ಬರ್ತೀವಿ. ಅದೇ city ಗಳಲ್ಲಲ್ಲಾದ್ರೆ ಮಾಮೂಲಿ ಆ ದುಡ್ ಕೊಟ್ಬುಟ್ಟು ಸ್~ ಮಾವಿನ್ಕಾಯ್. ತೊಗೊಬಂದು ಚಪ್ಪರ್ಸ್ತಿವಿ ಮಾವಿನ್ಕಾಯ್ ತೊಗೊಬಂದ್ ಚಪ್ಪರ್ಸಿ ಚೆನ್ನಾಗಿರುತ್ತೆ ಮತ್ತೆ ಜಾ~ ಬೇಸಿಕೆಗಾಲದಲ್ಲಿ ಬಂದು ಜಾತ್ರೆಗಳು ತುಂಬಾ ಇರುತ್ತೆ. ಜಾತ್ರೆಗಳು March, April time ಉ ಜಾತ್ರೆಗಳು ಇರುತ್ತೆ. May time ಉ ಕೆಲ್ವೊಂದ್ ಹಬ್ಬಗಳ್ ಮಾಡ್ತರೆ ಕೆಲ್ವೊಂದು. ಕಡೆ ಅಂದ್ರೆ ಒಂದು ಕೆಲವೊಂದ್ ಊರ್ಗಳಲ್ಲಿ ಮಾರಿ ಹಬ್ಬ ಅಂತ ಮಾಡ್ತರೆ ಇನ್ನು ಕೆಲವು ಊರ್ಗಳಲ್ಲಿ ಮ~ April time ಅಲ್ಲೇ ಮುಗಿಸ್ಬುಡ್ತರೆ. ಯುಗಾದಿ ಹಬ್ಬ ಬರಕಿಂತ ಮುಂಚೆ ಮುಗಿಸ್ಬೇಕು ಅಂದ್ಬಿಟ್ಟು ಹಾ ಮೊ~ ಮೊದ್ಲಿಗೆ ಮಾರಿ ಹಬ್ಬ ಮಾಡ್ತರೆ ಆದ್ರೇ ಕೆಲ್ವೊಂದ್ ಊರ್. ಕಡೆ ಮ~ ಯುಗಾದಿ ಹಬ್ಬ ಆದ್ಮೇಲೆ ಮಾರಿ ಹಬ್ಬ ಮಾಡ್ತರೆ ಎಲ್ಲಾ ಹೆಣ್ ದೇವ್ರ್ಗಳೆಲ್ಲಾನೂವೆ ಪೂಜೆ ಮಾಡ್ತರೆ ಆ ಹಳ್ಳಿಗಳಲ್ಲಿ ಅವ್ರರೆಲ್ಲಾರುನೂ ಯುಗಾದಿ ಹಬ್ಬಕಿಂತ ಮುಂಚೆನೆ ಹಬ್ಬಗಳ್ನ ಮಾಡ್ತರೆ ಹೆಣ್ ದೇವ್ರ್ ಹಬ್ಬನ ಆಮೇಲೆ ಯುಗಾದಿ ಹಬ್ಬ ಆದ್ಮೇಲೆ. ಆಮೇಲೆ ಯುಗಾದಿ ಹಬ್ಬಕಿಂತ ಮುಂಚೆನೇ March ಮತ್ತೆ March ಇಂದ March ತಿಂಗಳು ಶುರುವಾದ್ ತಕ್ಷಣ ಮಾ~ ಗದ್ದೆಗಳ್ ಮ~ ಗದ್ದೆಗಳಲ್ಲಿ ಮುನಿ ದೇವ್ರು ಅಂತ ಇರುತ್ತೆ ಅದನ್ನ ಪೂಜೆ ಮಾಡ್ಬೇಕುಂತ ಅದನ್ ಪೂಜೆ ಮಾಡಿ ಅದ್ ಬೇಸಿಗೆ. Time ಶುರುವಾಗಕಿಂತ ಮುಂಚೆನೇ ಮಾಡ್ಬೇಕು ಅಂತ ಹೇಳ್ತಾರೆ ನಮ್ಮ್ ಕಡೆ ಎಲ್ಲಾ. ಎನಕ್ಕೆ ಅಂದ್ರೆ next ಉ ಫೂ~ ಅಂದ್ರೆ ಒಂದು ವರ್ಷ ಕಂಡ್ರುನೂವೆ next ಬೆಳೆ ಬೆಳಿಯೋರ್ಗೆಲ್ಲಾರೂ ಒಳ್ಳೇದಾಗ್ಲಿ ದೇವ್ರು ಅಂತ I mean ಅಂದ್ರೆ ಹ್ಮ್ ಗದ್ದೆಲಿ. ಆ ದೇವ್ರ್ ಎನ್ಮಾಡ್ತರೆ ಪಲಾ ಫಸಲು ಚೆನ್ನಾಗ್ ಬರ್ಲಿ ಹ್ಮ್ ಅಂತ ಹೇಳ್ಬಿಟ್ಟು ಆ ಹಬ್ಬನ ಶುರು ಮಾಡ್ತರೆ ಹಬ್ಬನ ಹಬ್ಬನ ಶುರು ಮಾಡಿ ಯುಗಾದಿ ಹಬ್ಬದ್ಷ್ಟ್ರೊಳಗೆ ಮುಗುಸ್ತರೆ ಯುಗಾದಿ ಹಬ್ಬದ್ ದಿನನೂ ಮಾಡ್ತರೆ. ಕೆಲವ್ರು non-veg ಅಂದ್ರೆ ಕೆಲವ್ರು ಮಾಂಸಾಹಾರ ಮಾಡ್ತರೆ. ಕೆಲವ್ರು ಸಸ್ಯಾಹಾರ ಮಾಡಿ ಪೂಜೆ ಮಾಡ್ತರೆ. ಆಮೇಲೆ ಆಮೇಲೆ ನಮ್ಮ ಹೊಲ್ದ್ ಕಡೆ ಎಲ್ಲಾ ಕಾಲುವೆ ಐತೆ ಕಾಲುವೆಲಿ ನೀರ್ ಬಿಡ್ತರೆ ನೀರ್ ಬಿಟ್ಟಾಗ ಮಕ್ಳುಗಳೆಲ್ಲಾ ಈಜಾಡ್ಕೊಂಡು full ಉ ಮ~ ಬೇಸಿಗೆ time ಅಲ್ ಅಂತೂ. ಆ full ಉ ಬಿಸ್ಲಂತೂ ತಡಿಯಕ್ಕೆ ಆಗದಿಲ್ಲ ಅಷ್ಟೊಂದ್ ಬಿಸ್ಲಿರುತ್ತೆ. ಅಷ್ಟೊಂದ್ ಬಿಸ್ಲಿಲ್ಲಿ ಮಧ್ಯಾನ time ಅಲ್ ಹೋಗ ಮಧ್ಯಾನ time ಅಂತೂ ಜನನೆ ಕಾಣಲ್ಲ ಆಮೇಲೆ ಮರಗಳ ಗಿಡಗಳ್ಹತ್ರ ಇರ್~ ಗಿಡಗಳ್ಹತ್ರ ಕುತ್ಕಂತರೆ ಮರಗಳು ಮರಗಳ ಹಾವಳಿ ಮರಗಳ್ನ. ಕಡಿಬಾರ್ದು ಅನ್ನದು ಬೇಸ್ಗೆ time ಅಲ್ ಗೊತ್ತಾಗುತ್ತೆ. ಯಾ~ ಒಂದು road ಅಲ್ಲಿ ಪೂರ್ತಿ ಒಯ್ತಾ ಇರ್ತರೆ ಒಯ್ತ ಒಯ್ತ ಒಯ್ತ ಎನ್ ಮಾಡ್ತರೆ ಅಲ್ಲಿ ನೆರ್ಳ್ ಇಲ್ದೇ ಇದ್ರೆ ಛತ್ರಿ ಇಟ್ಕೊಂಡು ಒಯ್ತರೆ. ಛತ್ರಿ ಇಟ್ಕಂಡಿದ್ರು ಬಿಸ್ಳು ಬರ್ತಾ ಇರುತ್ತೆ ಆವಾಗ ಮರದ್ ನೆರ್ಳು ಬೇಕು ಅಂತ ಅನ್ಸುತ್ತೆ. ಹಾ ಅದೇ ಥರಾ next ಉ ಆ ಇದ್ರು ಮ~ ಮರದ ನೆರಳಲ್ಲೇ ಒಯ್ತಾ ಇರ್ತಾರೆ ಮರದ ನೆರಳಲ್ಲಿ ಒಯ್ತ ಇದ್ರೆ ಅಯ್ಯಪ್ಪ ಮ~ ಮರದ ನೆರಳ್ ಸಿಕ್ತು ಅನ್ನೊಷ್ಟ್ ಖುಶಿ ಆಗುತ್ತೆ. ಆಮೇಲೆ ಆ ಮಜ್ಜಿಗೆ ಮಜ್ಜಿಗೆ ಮಾಡ್ಕೊಡೋರು ಇರ್ತರೆ road ಅಲ್ಲಿ ಜಾತ್ರೆ. Time ಅಲ್ಲಿ ಆಮೇಲೆ ಎಳ್ನೀರು ಎಳ್ನೀರ್ ಅಂತೂ heavy rate ಇರುತ್ತೆ ಎಲ್ಲಾ time ಗಿಂತನೂವೆ ಚೆನ್ನಾಗಿ ಇದ್ಮಾಡ್ತರೆ. ಆಮೇಲೆ ಹ್ಮ್ ಮ~ ಬೇಸ್ಗೆ time ಅಲ್ಲಿ ಇವ್ ಮಾಂಸಾಹಾರ ಸ್ವಲ್ಪ ಕಡಿಮೆ ಮಾಡ್ತರೆ ಎಲ್ಲರೂ ಜನಗಳು ನಮ್ ಕಡೆ.

ಹಾ ನಾನು ಆರಾಮಿದ್ದೇನೆ, ನೀನು ಹೇಗಿದ್ದೀಯಾ ? ಹಾ ನಾನು ಆರಾಮಿದ್ದೇನೆ, ಮನೆಯಲ್ಲೆಲ್ಲಾ ಹೇಗಿದ್ದಾರೆ?

ನಾನು ಸುಮ್ನೆ ಕೂತಿದ್ದೆ. ಹೌದಾ, ನಾನು ಹೀಗೆ call ಮಾಡಿದ್ದೆ, ನನ್ನ friend ಇದ್ದಾಳೆ ಅಲಾ ಸುಶ್ಮಿತಾ.

ಹಾ, ಅದೇ ನಾನು.

ಹಾ ಹೌದು ಶೃಂಗೇರಿಯಲ್ಲಿ ಅಂತೆ.

call ಮಾಡಿದ್ಲು, May seven ಗೆ ಅಂತ ಹೇಳಿದ್ಲು.

ಹಾ, ಹೌದು ನಾವೆಲ್ಲ ಹೋಗುವ ಅಲಾ.

ಆ ನಾ ರೆಡಿ ಇದ್ದೇನೆ ಎರಡು ದಿನ ಹೋಗಿ ಇದ್ದು ಬರುವ ಹೇಗೂ ಶೃಂಗೇರಿ ಅಲಾ, ಎಲ್ಲ ಸ್ವಲ್ಪ temple ಗೆ ಎಲ್ಲ ಹೋಗಿ ಬರುವ ನಾವು ದೇವಸ್ಥಾನಕ್ಕೆ ಎಲ್ಲ ಆಯ್ತಾ.

ಆಯ್ತಾ, ಮತ್ತೆ ಯಾವ dress ಹಾಕೊಳ್ಳುವನೇ ಮದುವೆಗೆ.

ತಕ್ಕೊಳ್ಬೇಕು ಕಣೇ, ನಿನ್ನತ್ರ ಇದೆಯಾ saree ? ಹಾ ಇಲ್ಲ, ಇನ್ನು ತಕ್ಕೊಳ್ಬೇಕು ನಾನ್ಸ. ಹಾ ನಾನ್ಸ ತಕೋಬೇಕು ಈಗ.

ಆಯಿತು ಇಲ್ಲೇ ಇಲ್ಲೇ ಹೋಗುವ.

ಒಟ್ಟಿಗೆ ಹೌಗುವ, ಮತ್ತೆ ಅವಳಿಗೆ ಏನಾದ್ರು gift ಕೊ gift ಕೊಡ್ಬೇಕಲ್ಲ. ಹೌದು, ಎಂತ gift ಕೊಡುದಾ?

ಹುಮ್ಮ್, ಅವಳಿಗೆ ಏನಾದ್ರು ಒಂದು traditional ಆಗಿ ಏನಾದ್ರೂ ಕೊಡುವ ಅಂದ್ರೆ ಈ ಈ ಇದರ ತರ ಆ ಅಂದ್ರೆ ಸೀರೆ. ಅದರ ಏನಾದ್ರೂ ಒಂದು ಅವಳು ಹಾಕ್ಕೊಳ್ಳುವ ಹಾಗೆ ಏನಾದ್ರು ಒಂದು gift ಕೊಡುವ ಆಯ್ತಾ?

ಮತ್ತೆ, ಬೆಳ್ಳಿಯದ್ದು ಏನಾದ್ರು ಕೊಡುವ ಆಯ್ತಾ, ಹಾಗೆ ಮಾಡುವ ಕಾಲ್ಗೆಜ್ಜೆ ಏನಾದ್ರು ಕೊಡುವನಾ ಖುಷಿ ಆಗುತ್ತೆ ಅವಳಿಗೆ, ಹಾಕೋಳ್ತಾಳೆ ಮತ್ತೆ ಅವಳು.

ಮತ್ತೆ ಮನೆಯಲ್ಲೆಲ್ಲಾ ಹೇಗಿದ್ದಾರೆ? ಹುಮ್ಮ್ ಆರಾಮಿದ್ದಾರೆ ಆ. ಮನೆಯವರನ್ನುಸ ಕರ್ದಿದ್ಲು ಅವಳು. ಹೌದಾ, ಹೌದು ನನನ್ನುಸ ಕರ್ದಿದ್ಲು ನಮ್ಮ ಮನೆಯವರನ್ನುಸ ಮತ್ತೆ ನಮ್ಗೆಲ್ಲಾ dress, dress ತೆಗಿಸಿಕೊಡ್ತಾಳೆ ಅಂತೇ.

ಹಾ, ನಾನು ಹೇಳಿದೆ ಬೇಡ ಮಾರ್ರೆ ಅಂತ, ಆದ್ರೆಸಾ ತಕ್ಕೊಳ್ಳಿ ತಕ್ಕೊಳ್ಳಿ ಅಂತ ಮದುವೆಯ ತುಂಬಾ ಖರ್ಚು ಇರುತ್ತಲ್ಲ ಪಾಪ. ಹೌದ್, ಮತ್ತೆ ಪುನಃ ಅದ್ರಲ್ಲಿ ನಮಗೆ ಎಂತಕ್ಕಂತೆ ಅವಳಿಗೆ.

ಸುಮ್ನೆ ಖರ್ಚಿನ ಮೇಲೆ ಖರ್ಚು ಮಾಡ್ತಾಳೆ.

ಹುಮ್ಮ್, ಎಲ್ಲಿಯದ್ದು ಹುಡುಗ ಅಂತೇ? ಹಾ ಹುಡುಗ ಇಲ್ಲಿ ಕುಂದಾಪುರ ಹುಡುಗ ಅಂತೇ, ಇರುದು Bangalore ಅಲ್ಲಿ ಅಂತೇ, ಏನೋ ಕೆಲಸ ಅಂತ ಹೇಳಿದ್ಲು, ನಂಗದು ಗೊತ್ತಾಗ್ಲಿಲ್ಲಾ.

ಹಾ, ಒಳ್ಳೆ ಇದ್ರೆ ಆಯ್ತು .

ಹಾ ಮದುವೆ ದಿನ ಒಳ್ಳೆ ಇದ್ರೆ ಸಾಕು. ಹೌದು, ನಮ್ಮನ್ನೆಲ್ಲ ಮರೆಯದಿದ್ರೆ ಸಾಕಲ್ಲ .

ಅವಳು ಮದುಮಗಳಾಗೇ ನಮ್ ಮದ್ವೆಗೆಲ್ಲಾ ಅವಳು ಮತ್ತೆ ಗಂಡ ಇಬ್ಬರು ಒಟ್ಟಿಗೆ ಬರಬೇಕೋ ಏನೋ . ಅದ್ ಹೌದು, ನಿಂಗೇನು ಮನೆಯಲ್ಲಿ ನೋಡ್ತಿದ್ದಾರಾ ಹುಡುಗ.

ಆ, ಹುಡುಕ್ತಾ ಇದ್ದಾರೆ ಎಲ್ಲಿ set ಆಗ್ಲಿಲ್ಲ. ಹೌದಾ, ನಂಗೂ ಹುಡುಕ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ.

ಇನ್ನು ಇಲ್ಲಿ ಕೂತ್ಕೋಳಿಸ್ತಾರಾ . ಅಲ್ಲಿ ಎಲ್ಲಿ ಕೂತ್ಕೋಳಿಸ್ತಾರೆ ಹೇಳು.

ಇವ್ಳಿಗೆ ಮದುವೆ fix ಆಯಿತು ಅಂತ ಹೇಳಿದ ತಕ್ಷಣ, ನಮ್ಮ ಮನೇಲೂನು start ಮಾಡಿದ್ರು. ಹೌದಾ . ಯಾವಾಗ ಏನು ಕಥೆ ಅಂತ ಹೇಳ್ಕೊಂಡೆಲ್ಲ, ಹುಡುಕ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಹ್ಮ್ ಹ್ಮ್ ಹ್ಮ್ ಹಾಗೆ.

ಬೇರೆ ಯಾರಾದ್ರೂ ಬರ್ತಾರಂತ ನಂಜೊತೆ, ಮದುವೆಗೆ friends ಬೇರೆಯವರು.

ಬೇರೆಯವರು ನೋಡ್ಬೇಕು, ಯಾರನ್ನೆಲ್ಲ ಕರ್ದಿದ್ದಾಳೆ ಅಂತ ಗೊತ್ತಿಲ್ಲ. ಅದೇ ನೋಡುವ ಕೇಳಿ ನೋಡುವ, ಎಲ್ಲ ಒಟ್ಟಿಗೆ ಹೋಗುವ ಗಮ್ಮತ್ ಆಗ್ತದೆ. ಹಾ ಹೌದು, ಒಂದು ಎರಡು ದಿನ mind ಸ refresh ಆಗ್ತದೆ. ಅದ್ ಹೌದು, ಈ ಕೆಲಸ ಕೆಲಸ ಅಂತ ಹೇಳ್ಕೊಂಡು ಕೆಲಸದಲ್ಲೇ ಹೋಗ್ತದೆ ನಮ್ಮದು.

ಆಯಿತು ರಕ್ಷಾ ನಾನು ನಾಳೆ ಏನಾದ್ರು call ಮಾಡ್ತೇನೆ.

ಹಾರೀ ಆರಾಮ್ ಅದೇವ್ರೀ ನೀವ್ರೀ? ನಾವೂ ಆರಾಮ್ ಅದಿವ್ ನೋಡ್ರಿ school ಎಲ್ಲ school ಕಲ್ತೀರಿ ನೀವ್ school ಗೆಲ್ಲ ಹೋಗಿದ್ರಿ? ಹಾರೀ school ಗೆಲ್ಲ ಹೋಗೆವೀ school ಒಳಗ್ ಎಲ್ಲಾ ಇರೋ ಮಜಾನೇ ಇವಾಗೆಲ್ಲಾ ಇರಾಂಗಿಲ್ಲರಿ.

ಅದ್ ಅದೆಲ್ಲಾ ನೋಡಿದ್ರ ನಾವು school ಗೆ ಹೋಗ್ಬೇಕ ಅಂತಂದ್ ಈವಾಗೂ ಅನ್ನಸ್ತೇತ್ರೀ ಅದ್ರ್ ಇವಗೇನ್ ಹೋಗಾಕ್ಕ ಅಗಲ್ಲಲ್ರೀ ಮತ್ತ್ . ಆಗಲ್ಲಾ ಬಿಡ್ರಿ ಅದೊಂದ್ ಅನುಭವ ಬೇರೆ ಇರ್ತೇತಿ school ಒಳಗ್ ಜ~ sir ಜೊತಿಗ friends ಜೊತಿಗ ನಮ್ classmate ಜೊತೀಗಿರೋದ ಒಂದ ನಮ್ದ relation ಬಾಂದವ್ಯನ ಬೇರೆ ಇರ್ತೈತಿ ಅಂತ ಬಾಂದವ್ಯ ನಮ್ಗ್ ಎಲ್ ಸಿಗೂದೂನೂ ಇಲ್ಲ. Friends ಜೊತಿ ಇರೋ ಇದುನ ಮನ್ಯಾವ್ರ್ ಜೊತೆ ಇರಾಕನೂ ಆತರಾ ಆಗಂಗಿಲ್ರಿ friends ಜೊತೆ ಎಲ್ಲಾನೂ ಏನಾದ್ರೂ ಮನ್ಸಲ್ಲಿದ್ರೆ ಏನಾದ್ರೂ ಮಾತಾದ್ಬೋದು ಎಲ್ಲಾನು ಮಾಡ್ಬೋದು. ಹೌದ್ರಿ .

ಜಾಸ್ತಿ ಮಾತ್ರಿ ನಮ್ ಮನೀಗ್ ಬಂದ್ ತನ ಮಾತಾಡಂಗಿಲ್ಲಾ ಏನ್ ಶಾಲೀಯೊಳಗ್ ಅಷ್ಟೇ ಇರ್ತಿ ಜೋರ್ ಇರ್ತಿ ಇಲ್ಲಾಂತ sir ಜೊತಿಗುನೂ ಹಂಗರಿ ಅನ್ಸ್ತೇತಿ ಮನೀಗ್ ಬರಾಕ ಮನ್ಸಾಗಲ್ಲಾ ನಂಗ್ school ಗ್ ಹೋಗಿದ್ವಿಯಂದ್ರ ಇಲ್ಲಿ ಬಂದ್ರ ಬರೆ ಕೆಲ್ಸ ಆದ್ ಇದ್. ಹಾ ಶನಿವಾರ ಭಾನುವಾರ ಬಂತದ್ರ ಎದ್ಕ ಬಂತ ಅನ್ಸ್ಕೋತಿದ್ವಿ ನಾವ್ ಆವಾಗಾ ಆ ತರಾ ಇತ್ತು feeling ಅಲ್ಲೇ school . ನಾವ್ extra class ಹೇಳಿ bunk ಹಾಕಿ school ಆಗ ಕುಂದ್ರತಿದ್ವೀರೀ friends ನ miss ಮಾಡ್ಕೊಳಕ್ಕು ಆಗಂಗಿಲ್ಲ.

ಈಗೂ nursery LKG, UKG friends ಇವಾಗ್ಲಿಂತಾನೂ ಇಷ್ಟ್ married ಅಗಿದ್ರೂನೂ ನಮ್ಗ್ continue ನ ಇದಾರೀ ಇನ್ನೂ touch ಎಲ್ಲಾರೀ. ಹಾರೀ ನಮ್ದ್ ಆದ್ರನು ಹಂಗ ರೀ ಇಲ್ಲೇ ಊರಲ್ಲೇ ಅಕ್ಕ ಪಕ್ಕ ಇದ್ದೋರೆಲ್ಲಾ ಮದ್ವಿ ಮಾಡ್ಕೊಂಡ್ ಹೋದೊರ್ರೆಲ್ಲನು ಈಗಾದ್ರೂನೂ call ಮಾಡಿ ಮಾತಾಡ್ಸಿ ಈಗ್ ಯ್ಯಾರು ಎಲ್ಲರ್ ಎಲ್ಲರ್ ಬೇಟ್ಯಾದ್ರ ನಮ್ಗ್ ಅವಾಗಿಂದ್ನ . ಒಂದ್ ಈದಾದ್ರು ಅಲ್ಲಿದಾದ್ರು ಮಾತಾಡ್ತಿರ್ತೇವ್ರಿ ನಾವ್ school ನ್ಯಾಗ್ ಹಂಗಿತ್ತು ಹಿಂಗಿತ್ತು ಅಂತಂದೆಲ್ಲ. Sir, teachers teachers ಎಲ್ಲಾನೂ ನಮ್ದ ಜೊತೀಗ್ touch ಒಳಾಗದಾರ್ರೀ ನಮ್ಮನ್ಯಾಗ್ ಏನರ function ಇದ್ರ sirs ಅದು ಬಂದಿರ್ತಾರ. ಅಷ್ಟೇ ನಮ್ಗೂ school ಅಂದ್ರ. ಹೌದ್ರಿ sir ಗಳ್ದು ಇದರೀಪಾ ಅವ್ರ್ ಅಷ್ಟ ಇದು ಮಾಡಿ ಇದು ಮಾಡ್ಯಾರ ಅಂತಂದ್ರ ನಾವ್ ಇಷ್ಟೊಂದ್ ಇದು ಮುಂದುವರ್ದೇವಿ ಕೆಲವೊಂದ್ sir ಗೋಳ ಜೊತಿ ಹಚ್ಕೊಂಡಿದ್ ನೋಡಿದ್ರ ಯವ್ವಾ ಈಗೂನೂ ಏನೋ ಅದ life ಚನ್ನಗಿತ್ತಾ. Best ಅನ್ನೋದ್ ಒಂದ ತಲಿಯೊಳಗ್ರೀ. ಹಾ ಅದೇ ಅಷ್ಟ್ ಚನಾಗ್ ಇರ್ತಿತ್ತಲಾ ಅಂತೀವ್ ಮನ್ನೆ ಇವತ್ಗು ಏ~ ಏನ್ರ function ಇದ್ದಾಗ್ ಬಂದ್ರುನೂ ನಮ್ ತಮ್ಮಾರೆಲ್ಲಾ ಆತರ ಇವಾಗಿನ್ ತರಾ ಇರಾಕಾಗಲ್ರಿ ನಾವ್ ಅವಾಗ್ ಎಷ್ಟ್ ಇದ್ ಇದ್ವಿ ಅಂತ sir ಎಲ್ಲಾ ಹೇಳ್ಕೊಂದ್ ಇದೆಲ್ಲಾ ನಾವ್. ಈಗ ನಾವ್ sa~ sir ಅಂತಂದ್ ಭಯಾಗಿಯಾ ಏನೂ ಇಲ್ಲಾ ಎಲ್ಲಾ clean ಆಗಿ ಮನ್ಸಲ್ಲಿರೋದೆಲ್ಲಾ ಹೇಳ್ತಿದ್ವಿ ಪಾಪ ಅವ್ರು ಎಲ್ಲಾನೂ ಇದು ಮಾಡ್ತಿದ್ರ. Exam ಬಂದ್ರ್ ಅವ್ರ exam time ಬಂದ್ರ ನಮಗ್ ಎಷ್ಟೋಂದ್ extra class ತೊಗೋತಿದ್ರರೀ exam ಹೆಂಗ್ ಬರೀಬೇಕ ಯಾವ್ ತರಾ twist ಆಗಿ questions ಬರ್ತಾವ ಹೆಂಗ್ ಬರ್ತಾವ ಮುಂದ್ ನಿಮ್ ಭವಿಷ್ಯ ಹೆಂಗ್ ಇರ್ಬೇಕ. ಅಂತಂದ್ ಎಲ್ಲಾ ರೀತಿಯಿಂದನುರೂ ತಂದೆ ತಾಯಿ ಆಗಿ ಗುರುಗಳ್ ಆಗಿ ನಮ್ಗ್ ಒಂದ್ ಇದು ಕೊಡ್ತಿದ್ರು school ಒಳಗ್ ಆದ್ರೆ ಈಗ್ college ನಾಗೆಲ್ಲಾ ಕೊಡಾಕ್ ಆಗಂಗಿಲ್ಲಾ ನಿವ್ ಬಂದರ ಬರ್ರಿ ಬಿಟ್ರ್ ಬಿಡ್ರಿ ಅಂತಾರ್ college ಒಳಗ್. College ನಾಗೆಲ್ಲಾ ಆ ತರಾ ಇರಾಕ್ ಆಗಲ್ಲ school ನಾಗೆಲ್ಲಾ ಅದ ಬ್ಯಾರೆ ಅವ್ರದ್ ಆರೋಗ್ಯದ್ ಬಗ್ಗೆನು ವಿಚಾರಾ ಮಾಡ್ತಿದ್ರೂ ಈಗ ಓದೂ ಬಗ್ಗೆನೂ ವಿಚಾರಾ ಮಾಡ್ತಿದ್ರ ಅವ್ರ್ ಆ ತರಾ ಇರಂಗಿಲ್ಲ ಎಲ್ಲಾನೂ . ಸ್ವಲ್ಪ exam ಬಂತಂದ್ರ ಸ್ವಲ್ಪ ಜಾಸ್ತಿ ಒತ್ತಡ ಕೊಡ್ತಿದ್ರರೀ ತಾವೂ ಸೈತ ತಮ್‌ ಮನೀ school ಬಿಟ್ರ್ ಮೇಲೆ ಹೋಗ್ ಬಿಡ್ಬೇಕನ್ನೋ sir ಗಳ್ ಇರ್ಲಿಲ್ಲಾ ನಮ್ ಜೋಡಿ ಇನ್ನೂ ಎರ್ಡ್ ತಾಸ class ತಗೊಂಡ ಎಂತಂತ extra extra questions twi~ ಇದು ಮಾಡಿ. ಯಾವ್ question ಒಳಗ್ ಯಾವ್ answer ಐತ್ ಅನ್ನೋದ್ ನಮ್ಗ್ ಇಷ್ಟೋಂದ್ ಇದ್ ಮಾಡ್ತಿದ್ರ school ನಮ್ಗ ಜೀವನ್ದೊಳಗ್ ಮರ್ಯಾಕ್ ಆಗಾಂಗಿಲ್ಲಾದ್ ಒಂದ್ ನೆನಪ sir ಗಳ್ದು friends ನ್ದ್ . ಬಿಟ್ ಬರ್ಬೇಕಂದರ ಆಗಂಗಿಲ್ಲಾ ಅಷ್ಟ ನಮ್ಗ್ feel ಆಕ್ಕಿತ್ರಿ ಅವಾಗೆಲ್ಲಾ ಈಗನೂ ಈಗ ಈಗ್ ಆತರ ಹುಡ್ಗೂರೂ ಇಲ್ಲಾ teachers ಇಲ್ಲಾ ಇವಾಗೆಲ್ಲಾ. ಇಲ್ಲಾರಿ ಈಗ ನಮ್ಗ್ school ಗ್ ಹೋಗ್ಬೇಕ ಹಿಂಗ್ ಮೊದ್ಲಿಂದ್ ಬೇಕ್ ಅನ್ನಿಸ್ತೇತ್ ಖರೇ ಒಮ್ಮೆ ಕೈ ತಪ್ ಹೋಗಿದ್ರೆ ಆಗಂಗಿಲ್ಲಾ school ಇಂದ ಒಂದ್ ಇದುನ ಬೇರೆ ಆದ್ರೂ ಹೋದಾಗೊಂದ್ಸರೆ teacher ಗೊಳ್ ಶಾಲಿ ಒಳಗಿನ್ teacher ಗೊಳ್ ನಮ್ನ ಮರ್ತಿರಂಗಿ~ ಮರ್ತಿಲ್ಲಾ ಏನೋ ಒಂದ್. ಪ್ರೀತೀಲೇ ಮಾತಾಡ್ತಾರ ಅದೊಂದು school ಬಗ್ಗೆ ಇರೋದು ನಮ್ಗೊಂದ್ ವಿಶ್ವಾಸ ಇದಾರಪ್ಪಾ ನಮ್ ನೆನ್ಪಿಗ್ ನಾವ್ ಅವ್ರಿಗ್ ಅದೇವಿ ಅನ್ಸಕೊತೇವ್ರಿ. ಹಾರೀ ಅದೇರಿ ಪಾಪ ನೋಡಿದ್ ತಕ್ಷಣಯೇ ನಮ್ಗೂ ಒಂಥರಾ ಏನೋ ಮನ್ಸೀಗೆ ಒಂದ್ ಇದು ಆಕತಿ ಪಾಪ್ ಅವ್ರಿಗುನೂ. ಇದು ಆಕೆತ್ರಿ ಪಾಪ ಅವ್ರು ನೋಡೀದ್ ತಕ್ಷಣ ಎಲ್ಲೂ ಬಿಡಲ್ಲ ಮಾತಾಡಸ್ತಾರ ಎಲ್ಲಾ ಇದು ಮಾಡ್ತಾರ್ ಪಾಪ್ ನಮ್ಗು ಇದು ಮಾಡ್ತರ ಅ~ ಏನ್ರ exam time ನ್ಯಾಗ್ ಮನ್ಯಾಗ್ ಓದ್ಕೊಳೋಕ್ time ಇಲ್ಲ ಅಂತಂದ್ರ. ಒಂದ ಒಂದ್ ತಾಸ್ ಹೇಳ್ಕೊಂಡ್ ನಮ್ ಮನೀಗ್ ಬರ್ರೀ ನಾವ್ ಎಲ್ಲಾನೂ ನಿಮ್ಗ್ ಸ್ವಲ್ಪ ಏನಾದ್ರು clue ಕೊಡ್ತಿರ್ತೇವಿ ಇದು ಮಾಡ್ತಿರ್ತೇವಿ ಸ್ವಲ್ಪ್ ಹೇಳ್ಕೊಂಡ್ ಮನೀಗ್ ನಮ್ಮನೀಗ್ ಬಂದ್ ಓದ್ಕೋರಿ ಅಂತಿಂಗೆಲ್ಲಾ ಒಂದ್ಕಡೆ room ಮಾಡಿ ಅವ್ರ್ ಮನೀ ಪಕ್ಕಾನ room ಮಾಡಿ ನಮ್ಗೆಲ್ಲಾನೂ. ಒಂದ್ ನಾಕೈದ್ ಮಂದೀಗೆ combined study ಮಾಡಾಕ್ ಹಚ್ತಿದ್ರೂ.

ನಮ್ಮ ಜೀವನದಲ್ಲಿ ಒಂದು ಹಲವಾರು ಪ್ರಧಾನ ಘಟ್ಟಗಳು ಇರ್ತವೆ. ಅದರಲ್ಲಿ ಒಂದು ಅಂದ್ರೆ ನಮ್ದು college ಜೀವನ. ಈ college ಜೀವನ ಅಂತ ಹೇಳಿದಾಗ ನಮ್ಗೆ ಮುಖ್ಯವಾಗಿ ನಮಗೆ ನೆನಪಾಗುವುದು ಅಂದ್ರೆ ನಮ್ಮ ಗೆಳೆಯರು. ಅಂದ್ರೆ ಹೊಸ ಗೆಳೆಯರು ಅಂತಲೇ ಹೇಳ್ಬಹುದು. ನಾವು ಹತ್ತನೇ class ನಲ್ಲಿ ಹತ್ತನೇ ತರಗತಿಯಲ್ಲಿ ಇದ್ದವರ ಇದ್ದ ಗೆಳೆಯರಲ್ಲ. ಅಥವಾ ಅದರ ನಂತರ ಪದವಿಪೂರ್ವ ಅಂತ ಹೇಳ್ಬಹುದು. ಆ ತರಗತಿಯಲ್ಲಿ ಇದ್ದ ಗೆಳೆಯರು ಅಲ್ಲ. ಅಂದರೆ college ಅಥವಾ ಪದವಿಯೊಂದೆ ಹೊಸ ಗೆಳೆಯರೇ ಅಂತಲೇ ಹೇಳ್ಬಹುದು. ಹಳೇ ಗೆಳೆಯರನ್ನು ನಮ್ಗೆ ಬೀಳ್ಕೊಡುವಾಗ ಒಂದು ಬೇಸರ ಆದ್ರು ಕೂಡ college ಜೀವನದಲ್ಲಿ ನಮ್ಗೆ ಹೊಸ ಗೆಳೆಯರು ಸಿಕ್ಕುವಾಗ ಒಂದು ಬೇರೆಯೇ ಒಂದು ಸಂತೋಷ. ಅಂದರೆ ಅವರೊಂದಿಗೆ ಕಲಿ~ ಅವರೊಂದಿಗೆ ಕಲಿಯುವ ಒಂದೊಂದ್ ಕ್ಷಣ ಕೂಡ ಅಮೂಲ್ಯವಾದದ್ದು. ಒಂದು ಬೇರೆಯೇ ಅನುಭವ ತರುವಂತದ್ದು. ಈ ಗೆಳೆಯರು ಅಂದರೆ ಪದವಿಯಲ್ಲಿ ನಮಗೆ ಸಿಗುವ ಗೆಳೆಯರನ್ನು ನಮ್ಗೆ ಒಮ್ಮೆಯು ಕೂಡ ಮರೆಯಲು ಸಾಧ್ಯ ಇಲ್ಲ. ಅಂದ್ರೆ ಅವರೊಟ್ಟಿಗೆ ನಾವು ಕಳೆದ ಕ್ಷಣಗಳಾಗಲಿ. ಒಟ್ಟಿಗೆ ತಿಂಡಿ ಸವಿ ತಿಂಡಿಗಳನ್ನು ಸವಿದ ಕ್ಷಣವಾಗಲಿ.